ಇದು ಪಿಟೀಲು ಇದನ್ನು ಇಂಗ್ಲೀಷ ಲ್ಲಿ ವಯೊಲಿನ್ ಅಂತಾರೆ. ಇದನ್ನು ಹದಿನಾರನೆಯ ಶತಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಕಂಡುಹಿಡಿಯಲಾಯಿತು.

ಇದು ಮೈಸೂರಿನ ಹಳೆ ಚಿತ್ರ ಮಂದಿರಗಳಲ್ಲಿ ಒಂದು ಅದಂತ ಪದ್ಮ ಚಿತ್ರ ಮಂದಿರ

ಇಲ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ಹಾಗೂ ಇಟಾಲಿಯನ್ ಆಹಾರ ಸರ್ವ್ ಮಾಡಲಾಗುತ್ತದೆ.

ಇದು ಕ್ರೈಸ್ತ ಧರ್ಮದವರ ತುಂಬ ನಂಬಿಕೆಯ ಧಾರ್ಮಿಕವಾದ ಚರ್ಚ್ ನಲ್ಲಿ ಪ್ರಾರ್ಥನೆ ಸಲ್ಲಿಸುತಿರುವ ಒಂದು ಸಂದರ್ಭದ ಚಿತ್ರಣವಾಗಿದೆ.

ಇದು ಪ್ರಾರಂಭವಾಗಿದ್ದು ಬಿ.ವಿ ಕಾರಂತರು ರಂಗಭೀಷ್ಮಪಿ ಬಿ.ವಿ ಕಾರಂತರು ಇದರ ಮೊದಲ ದೇಶಕರು ಹಾಗೂ ಪ್ರಸ್ತುತ ಅಖಂಡ ಕಾರ್ಯ ಪ್ರಭೇದರು ಇದರ ನಿರ್ದೇಶಕರಾಗಿದ್ದು--